ಚಿತ್ರದಲ್ಲಿ ಕಾಣಿಸುತ್ತಿರುವುದು ಏನಂದರೆ ಇದು ಒಂದು ಯಾವುದೋ ಮದುವೆ ಸಮಾರಂಭದ ರೀತಿ ಕಾಣಿಸುತ್ತಿದೆ ಇಲ್ಲ ಜಾತ್ರಾ ಮಹೋತ್ಸವದ ರೀತಿಯಲ್ಲಿ ಕಾಣಿಸುತ್ತಿದೆ. ಇಲ್ಲಿಯ ಒಂದು ಕಟ್ಟಡ ಒಂದು--

ಚಿತ್ರದಲ್ಲಿ ಕಾಣಿಸುತ್ತಿರೋದು ಒಂದು ರೀತಿಯ ಮದುವೇ ಫಂಕ್ಷನ್ಗಾಗಿ ಮಾಡುವ ಒಂದು ಹೂವಿನ ಹೂವಿನ ವ್ಯಾಪಾರಿಗಳಂತ ಕಾಣಿಸುತ್ತಿದೆ ಇಲ್ಲಿ ಪುಷ್ಪ ಹರಾಜು ಕೇಂದ್ರ ಎಂದು ಇದನ್ನು ಕರೆಯುತ್ತಾರೆ ಇಲ್ಲಿ ಹಲವಾರು ತರದ ಪುಷ್ಪಗಳನ್ನು ಮಾರಾಟವನ್ನು ಮಾಡುತ್ತಾರೆ.

ಇನ್ನು ಕೆಲವು ಹೂವುಗಳನ್ನು ಚೀಲದಲ್ಲಿ ಇಟ್ಟಿದಾರೆ . ಇನ್ನ ಕೆಲವು ಹೂಗಳನ್ನು ಕ್ರೀಟ್ ನಲ್ಲಿ ಇಟ್ಟಿದಾರೆ .

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಏನೆಂದರೆ ಇದು ಒಂದು ಕಾಲೇಜಿ ರಬಹುದು ಇದು ಒಂದು ಕಾಲೇಜಿನ ಮೈದಾನ ಇರಬಹುದು ಇಲ್ಲಿ ಹಲವಾರು ಜನರು ಆಡುತ್ತಿದ್ದಾರೆ ಇದು ಫುಟಬಾಲ್ನ ಒಂದು ಒಂದು ಕೋ ಕ್ರೀಡಾಂಗಣ ಕೂಟವಾಗಿರಬಹುದು ಎಂದು ನನಗೆ ಅನಿಸುತ್ತ.

ಈ ಚಿತ್ರದಲ್ಲಿ ನಮಿಗ್ ಕಾಣುಸ್ತಾಯಿರೋದು ಒಂದು ಎಲೆಕ್ಷನ್ನ ರೀತಿಯ ಒಂದು ಪ್ರಚಾರಕ್ಕಾಗಿ ಮಾಡುತ್ತಿರುವ ಒಂದು ಕತ್ತಲ ಶೈಲಿಯ ಒಂದು ಮೀಟಿಂಗ್ ಅಂತ ಅನ್ನಿಸ್ತಿದೆ.

ಇಲ್ಲಿ ಹಲವಾರು ಜನರು ಈ ಮಾರ್ಕೆಟಿಗೆ ಬರುತ್ತಾರೆ ಮತ್ತು ಇಲ್ಲಿ ಬಾಳೆಹಣ್ಣಿನ ಅಂಗಡಿಗಳು ಮತ್ತೆ ಹೂವಿನ ಅಂಗಡಿಗಳು ಅಥವಾ ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದವೆ ಮತ್ತು ಒಂದು ಸೈಡಿ ನಲ್ಲಿ ಬೈಕು ಗಳ ಪಾರ್ಕಿಂಗ್ಅನ್ನು ಮಾಡಲಾಗಿದೆ.

ಚಿತ್ರದಲ್ಲಿ ಕಾಣಿಸುತ್ತಿರುವ ಹಾಗೆಹಲೋ ಶಿಲ್ಪಗಳನ್ನು ಇಟ್ಟಿದ್ದಾರೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಇದು ವಸ್ತು ಪ್ರದರ್ಶನಕ್ಕಾಗಿ ಇಟ್ಟಿರುವಂತಹ ಶಿಲ್ಪಿಗಳು ಎಂಬಂತೆ ಕಾಣಿಸುತ್ತಿದ್ದಾರೆ.